ಇದರ ಮೇಲುಗಡೆ ತುಂಬ ಲೈಟುಗಳನ್ನು ಕಾಣಬಹುದು ಮತ್ತು ಲೈಟಿನ ಬಗದಲ್ಲಿ ಎರಡು ರೀತಿಯ ಪ್ಯಾನ್ ಗಳು ನೋಡಬಹುದು.

ಈ ದೃಶ್ಯವನ್ನು ಹೊಲದಲ್ಲಿ ಕಾಣಬಹುದು ಈ ಗಿಡಗಳು ಅಚ್ಚಹಸಿರಿನಂತಿವೆ.

ಈ ಶೆಡ್ ನೋಡಲು ಬಿಳಿ ಮತ್ತು ನೀಲಿ ಬಣ್ಣದಿಂದ ಕೂಡಿದೆ ಎಂದು ಹೇಳಬಹುದು.

ಇದು ಒಂದು ಮನೆಯ ಮುಂಭಾಗದ ದೃಶ್ಯ ಎಂದು ನಮಗೆ ತಿಳಿದುಬರುತ್ತದೆ.

ಮುಖಕೆ ಟಾರ್ಚ್ ಅನ್ನು ಹಾಕಿರುದು ನೋಡಬಹುದು ಮತ್ತು ಒಂದು ಏರ್ ಕೂಲರ್ ನ್ನು ಕಾಣಬಹುದು ಈ ವ್ಯಕ್ತಿಯ ಮುಂದಗಡೆ ಒಂದು ಗಾಜ್ ವಿಂಡೋ ಇದೆ.

ಈ ಪಾಲ್ಸ್ ಇನ ಸುತ್ತಲು ದೊಡ್ಡ ದೊಡ್ಡ ಕಲ್ಲುವನ್ನು ಇರುವುದು ಕಾಣಬೊದು.

ಕಂಡಕ್ಷನ್ ಮುಂದುಗಡೆ ಎರಡು ತೆಂಗಿನ ಗಿಡವನ್ನು ಕಾಣಬಹುದು ಈ ದೃಶ್ಯ ನೋಡಲು ತುಂಬಾ ಸುಂದರವಾಗಿದೆ.

ಮತ್ತು ಇನ್ನ ಒಬ್ಬ ಮಹಿಳೆ ಮತ್ತು ಹುಡುಗರು ಬೇರೆ ಟೇಬಲ್ ನಲ್ಲಿ ಕುಳಿತುಕೊಂಡು ಇರುವುದನ್ನು ಕಾಣಬಹುದು.

ಈ ಫಂಕ್ಷನ್ನಲ್ಲಿ ಒಬ್ಬ ವ್ಯಕ್ತಿ ಕೋಟನ್ನು ಧರಿಸಿ ಪೋಟೋ ಕ್ಕೆ ಪೋಸ್ ಕೊಡುತ್ತಿರುವುದನ್ನು ಕಾಣಬಹುದು

ಈ ಫೋಟೋ ದೃಶ್ಯವನ್ನು ರಾತ್ರಿ ವೇಳೆಯಲ್ಲಿ ತೆಗೆದಿರುವುದನ್ನು ಕಾಣಬಹುದು.

ಮತ್ತು ಈ ಡ್ರೈ ಫ್ರೂಟ್ಸ್ ಮತ್ತು ಜೇನುತುಪ್ಪಗಳು ಡ್ರೈ ಫ್ರೂಟ್ಸ್ ಕವರಿನಲ್ಲಿ ಸಾಲಾಗಿ ಇಟ್ಟಿರುವುದನು ನೋಡಬಹುದು ಮ--

ಇದರಲ್ಲಿ ಕೆಲಸದಲ್ಲಿ ಇಬ್ಬರು ವ್ಯಕ್ತಿಗಳನ್ನು ನಾವು ಕಾಣುತ್ತೇವೆ.